ನಾವು ನೋಡುಬಹುದು ಮತ್ತು ಒಬ್ಬ ವ್ಯಕ್ತಿಯು ಆ ಪ್ರವಾಹದಲ್ಲಿ ಸಾಗುತ್ತಿರುವುದನ್ನು ಕೂಡ ನಾವು ನೋಡಬಹುದು --

ಒಂದು ತರತರಹದ ಬಣ್ಣದ ಬಟ್ಟೆಗಳನ್ನು ಕೂಡ ನಾವು ನೋಡಬಹುದು ಕೆಂಪುದಾಗಿದೆ ನೀಲಿದಾಗಿದೆ ಹಸಿರು ಆಗಿದೆ ಬಿಳಿ ಆಗಿದೆ ಸಾಕಷ್ಟು ಬಣ್ಣದ ಬಟ್ಟೆಗಳನ್ನು ನೋಡಬಹುದು.

ಇಲ್ಲಿ ಒಂದು ಮನೆಯಲ್ಲಿ ಮಕ್ಕಳು ಯೋಗ ಮಾಡುವುದನ್ನು ನಾವು ಇಲ್ಲಿ ನೋಡಬಹುದು ಮತ್ತು ಆ ಮಕ್ಕಳು ಬಿಳಿ ಬಣ್ಣದ ಬಟ್ಟೆ ಧರಿಸುವುದನ್ನು ಕೂಡ ನಾವು ಇಲ್ಲಿ --

ಮತ್ತು ಇಲ್ಲಿ ಜನರನ್ನು ಕೂಡ ನಾವು ಇಲ್ಲಿ ನೋಡಬಹುದು ಮತ್ತು ತರ ತರದ ಸಾಮಾನುಗಳು ಕೂಡ ನಾವು ಇಲ್ಲಿ ನೋಡ --

ಆ ಕುಚೇಬದು ಕರಿದಾಗಿದೆ. ಮತ್ತು ಇಲ್ಲಿ ಮನುಷ್ಯರು ಮಲಗಿದನ್ನು ಕೂಡ ನಾವು ಇಲ್ಲಿ ನೋಡಬಹುದು.

ಇಲ್ಲಿ ನಾವು ಒಂದು ನದಿಯನ್ನು ನೋಡಬಹುದು ಮತ್ತು ಎರಡು ದೋಣಿಗಳು ಕುಡಾ ನಾವು ಇಲ್ಲಿ ನೋಡಬಹುದು ಅದನ್ನು ಚಲಯಿಸುತ್ತಿರುವ ಜನರನ್ನು ಕುಡಾ ನಾವು ಇಲ್ಲಿ ನೋಡಬಹುದು.

ನಾವು ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ನೋಡಬಹುದು. ಆ ಕಟ್ಟಡದ ಬಣ್ಣ ಕೇಸರಿ ಮತ್ತು ಹಸಿರುದಾಗಿರುವುದನ್ನು ನೋಡಬಹುದು.

ಇಲ್ಲಿ ಒಂದು ನಾವು ನೃತ್ಯದ ಕೋಣೆಯನ್ನು ನೋಡಬಹುದು ಮತ್ತು ಮಕ್ಕಳು ನೃತ್ಯ ಮಾಡೋದು ಸಹಾ ನಾವು ಇಲ್ಲಿ ನೋಡಬಹುದು.